ಈ ರಸ್ತೆ ಎದುರುಗಡೆ ಇರುವ ಸ್ಕೂಲ್ ನ ಹೆಸರು ಬಿ.ಪಿ.ಎಸ್.ಇ. ಇದು ಬಳ್ಳಾರಿಯಲ್ಲಿದೆ.

ಇದು ಮಾರ್ಕೆಟ್ ಇಲ್ಲಿ ಒಂಬತ್ತು ಇಲ್ ಅಂದ್ರೆ ನಮಗೆ ಬೇಕಾದ ತರ್ಕಾರಿ--

ನಷ್ಟೇ ಇಲ್ಲಿ ಇಲ್ಲಾಂತ್ರ್ ಮದ್ಯಾನ ಅಥವಾ ರಾತ್ರಿ ಕೂಡ ತೋಕೋಲ್ಬೋದು.

ಇದು ಒಂದು ಟ್ರಿಪೋಡ್ ಸ್ಟಾಂಡ್ ಮೇಲೆ ಸೆಟ್ ಮಾಡ್ಬಿಟ್ಟು ನಾವು ಒಂದು ನೆಲದ ಸರ್ವೆ ಯನ್ನು ಮಾಡಬಹುದು.